ನೀವು ಧರ್ಮವನ್ನು ಒಂದು ತಗೊಂಡಾಗ ಅ ನಮ್ ದ ನಮ್ಮ ಭಾರತ ಹೆಸರುವಾಸಿಯಾಗಿರೋದೇ ತನ್ನ ಧಾರ್ಮಿಕ ಸಂಪ್ರದಾಯಗಳಿಂದ. ನಾವು ನೋಡಬಹುದು ಹಿಂದೂ ಧರ್ಮ ಒಂದು ತಗೊಂಡ್ರೆ ಹಿಂದೂ ಧರ್ಮದಲ್ಲೇ ಅನೇಕ ವಿಂಗಡನೆಗಳು ಬರುತ್ತೆ. ನೀವು ಇಸ್ಲಾಂ ಅಂತ ತಗೊಂಡ್ರೆ ಇಸ್ಲಾಂ ಧರ್ಮದವರು ಇರ್ತಾರೆ ಬೌದ್ಧ ಧರ್ಮ ತಗೊಂಡ್ರೆ ಬೌದ್ಧ ಧರ್ಮದವರು ಇದ್ದಾರೆ. ಹೀಗೆ ಜೈನ ಧರ್ಮ ಸಿಖ್ ಧರ್ಮ christian ಧರ್ಮ ಪಾರ್ಸಿ ಈ ತರ ತುಂಬಾ ವಿಧವಾದ ಧರ್ಮಗಳನ್ನ ಒಗ್ಗೂಡಿ. ಆ ಧರ್ಮದ ಜನರನ್ನ ಸಮನಾಗಿ ನೋಡುವಂತ ಏಕೈಕ ದೇಶ ನಮ್ಮ ಭಾರತ ದೇಶ .

ಮತ್ತೆ ಧರ್ಮಗಳು ಮತ್ತೆ ಜಾತಿಗಳಲ್ಲೂ ಕೂಡ . ಬೇರೆ ಬೇರೆ ತರದ್ದ ವಿಂಗಡಣೆಗಳು ಆಗ್ತಾವ.

ಖಂಡಿತ ನಮ್ ನಮ್ಮಲ್ಲಿ ಹೆಂಗಿದೆ ಅಂತಾoದ್ರೆ ಆ ನಾವ್ ಧರ್ಮ ಅಂತ for example ಉದಾಹರಣೆಗೆ ಧರ್ಮ ಹಿಂದು ಧರ್ಮಾನೆ ತಗೊಳ್ಳಿ . ಹಿಂದೂ ಧರ್ಮದಲ್ಲೀನೆ ಎಷ್ಟೋ ಸಾ ನೂರು ನೂರಾ ಆರು ಜಾತಿಗಳು ಒಳಗೊಂಡಿದೆ. ಆ ಜಾತಿಗಳಲ್ಲಿ ಮತ್ತೆ ಉಪ ಜಾತಿಗಳು ಒಳಗೊಂಡಿದೆ

ಅ ನಮ್ ನಮ್ಮ ಭಾಗದಲ್ಲಿ ಅನೇಕ ವಿಂಗಡನೆಗಳು ಹೊಂದಿರುವ ಕಾರಣ ಆ ಕೆಲವೊಂದು ಕಡೆ ಏನಾಗಿದೆ ತಮ್ ತಮ್ಮ ಒಂದು ಕೌಶಲ್ಯ ಅಥವಾ ಏನು ಕೆಲಸ ಇರುತ್ತಲ್ಲ ಆ ಕೆಲಸದ ಮೇಲೆ ಅವರ ಜಾತಿಯನ್ನ ವಿಂಗಡನೆ ಮಾಡಿದ್ದರು. ಹ ಹ ಕೆಲಸ ಕೆಲಸ ಅಂದ್ರಿ .

ಅಲ್ಲಿ ನೋಡಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ .

ಎಷ್ಟು ಕಲೆ ಮತ್ತು ವಾಸ್ತು ಶಿಲ್ಪದಲ್ಲಿ ಬಹಳ ಶ್ರೀಮಂತಿಕೆ ಇದೆ.

UNESCO ಒಂದು ಸ ಏನು ಸ್ಥಳಗಳನ್ನ ಹೊಂದಿರುವಂತ ರಾಷ್ಟ್ರ ಭಾರತದಲ್ಲಿದೆ. ನೀವು ಅ ಯಾವುದೇ ಒಂದು ದಿಕ್ಕಿನಲ್ಲಿ ಹೋದರು ಕೂಡ ಒಂದು ಶಿಲ್ಪ ಕಲೆಯದ ವಿವಿಧತೆ ಇದೆ . ಇವಾಗ್ ನೀವು for example England ಹೋಗ್ರಿ ಅಥವಾ Australia ಹೋಗ್ರಿ ಅಥವಾ Italy ಹೋಗ್ರಿ ಒಂದೇ ತರ ವಾಸ್ತು ಶಿಲ್ಪದ್ದಾಗಲಿ ಯಾವ್ ದೇಶದ ಮೂಲೆದಲ್ ಮೂಲೆಯಲ್ ಹೋ ಮೂಲೇಲಿ ಹೋದ್ರು ಕೂಡ. ಆದ್ರೆ ನಮ್ಮ ಭಾರತದಲ್ಲಿ ಆತರ ಇಲ್ಲ ಅ Indo Islamic ತರ ಇರುತ್ತೆ ಆಮೇಲೆ Indo Arabic ತರ ಇರುತ್ತೆ ಆಮೇಲೆ ರಾಜಸ್ಥಾನಿ ಜೈಪುರ್ style ಇರುತ್ತೆ like ಈ ತರ ತುಂಬಾ ವಿಧವಾದoತಹ ವಾಸ್ತು ಶಿಲ್ಪಾನ ನಾವು ನೋಡ್ತೀವಿ . ಅದು ಯಾವ್ ಯಾವುದರಿಂದ ಪ್ರಭಾವಿತ ಆಗಿದೆ ಅಂತಂದ್ರೆ ನಮ್ಮ ಭಾರತದ ಇತಿಹಾಸದಿಂದ ನಮ್ಮ ವಾಸ್ತುಶಿಲ್ಪ

ಖಂಡಿತ ಖಂಡಿತ ಇತಿಹಾಸ ಅಂದ್ರೆ ಇತಿಹಾಸ ಅಂದ್ರೆ ಬಹಳ ಜನರ ಮೇಲೆ ದಂಗೆ ಬಂದಿದ್ದಾರೆ ವಲಸೆ ಬಂದಿದ್ದಾರೆ.

ಇದರಿಂದ ನಮ್ಮ ಸಂಸ್ಕೃತಿಯ ಮೇಲೆ ಬಹಳ ಪ್ರಭಾವಾನು ಬೀರಿದೆ

ಹಬ್ಬಗಳು ಸಹ ನಮ್ಮಲ್ಲಿ ಬಹಳ ಪ್ರಭಾವವನ್ನ ಬೀರಿದ್ದಾವೆ .

ಹಬ್ಬಗಳಿಂದ ಅಂದ್ರೆ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ ನಾವು.

ಒಂದು ಏನಿಲ್ಲ ಅಂದ್ರು ಒಂದು ನೂರು ದಿವಸ ಆದ್ರೂ ಹಬ್ಬ ಇದ್ದೇ ಇರ್ತಾವೆ .

ಹಾಗಾಗಿ ಹಬ್ಬಗಳ ಬಗ್ಗೆ ಏನು ಹೇಳಬಹುದು ನೀವು. ಹಬ್ಬಗಳು ಅಂತ ಬಂದಾಗ ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದಂತಹ ಒಂದು ವಿಧವಾದ ಹಬ್ಬಗಳು ಇರುತ್ತೆ . Like ನಮಗೆ ಇವಾಗ ಹ ಹ ಕರ್ನಾಟಕದಲ್ಲಿ ದಸರಾ ತುಂಬಾಹ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅದೇ ನೀವು ಉತ್ತರ ಭಾರತದಲ್ಲಿ ಹೋದಾಗ ಹ ಏನು ದೀಪಾವಳಿಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಾರೆ . west Bengal ಕಡೆ ಹೋದಾಗ ನವರಾತ್ರಿ ಅಂತ ಅದನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹೀಗಾಗಿ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ . so ಎಲ್ಲಾ ಪ್ರಜೆಗಳನ್ನ ಒಳಗೊಂಡಿರುವಂತಹ ರಾಷ್ಟ್ರ ಎಲ್ಲಾ ಪ್ರಜೆಗಳು ಸಮಾನವಾದ ಹಕ್ಕನ್ನ ಕಲ್ಪಿಸುತ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಪ್ರಾಮುಖ್ಯತೆಯನ್ನ ಕೊಡುತ್ತೆ ನಮ್ಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ.

ಇವಾಗ ಹಬ್ಬ ಅಂದ ತಕ್ಷಣ ನನಗೆ ಮೊದಲು ನೆನಪು ಬರುವುದೇ ಮನೆ .

ನಾವು ಏನು ಹಬ್ಬ ಆಚರಿಸುತ್ತೇವೆ ಅನ್ನೋದಕ್ಕಿಂತ.

ಏನ್ ಹಬ್ಬದಲ್ಲಿ ಏನು ಆಹಾರ ತಿನಿಸು ತಯಾರ್ ಮಾಡ್ತೀವಿ.

ವಿಧ ತರವಾದ ಆಹಾರ ತಿನಿಸು ತಯಾರ್ ಮಾಡ್ತೇವೆ ಅನ್ನೋದು ನಾವು ಬಹಳ ಪ್ರಾಮುಖ್ಯತೆ ವಹಿಸ್ತೀವಿ ಅದರ ಮೇಲೆ.

ಅದರ ಮೇಲೆ ನಿಮ್ಮ ಅನಿಸಿಕೆಗಳೇನು ಆಹಾರ. ಹ ಮೊದಲನೇದಾಗಿ ಹೇಳಬೇಕು ಅಂದ್ರೆ ವಿದೇಶಿಯರು ಭಾರತದ. ಆಹಾರಕ್ಕೆ ತುಂಬಾ ತುಂಬಾ ಪ್ರೀತಿಯಿಂದ ಅದ್ನ ಕಾಣ್ತಾರೆ.

ಯಾಕಂದ್ರೆ ಅದು ಅದ್ರಷ್ಟು nutritious food ಆಗಿರ್ಲಿ ಅದರಲ್ಲಿರುವಷ್ಟು ಪೌಷ್ಟಿಕಾಂಶ. ಅ ನಮ್ಮ ಭಾರತದ ಸಂಪ್ರದಾಯಿಕ ಅಡುಗೆಯನ್ನು ಹೇಳ್ತಾ ಇದ್ದೀನಿ ಮತ್ತೆ ನಾವು ಪಾಶ್ಚಾತ್ಯ ಆಹಾರದ ಪದ್ಧತಿಯನ್ನು ತಗೊಳ್ತಾ ಇಲ್ಲ.. ಭಾರತದ ಗ್ರಾಮೀಣ ಭಾಗದಲ್ಲಿ ಏನು ತಯಾರಾಗುತ್ತಲ್ಲಾ ಆ ಒಂದು ಪದ್ಧತಿಯಲ್ಲಿ ತುಂಬಾ ಪೌಷ್ಟಿಕಾಂಶಗಳನ್ನ ಒಳಗೊಂಡಿದೆ .

ಮಣ್ಣಿನಲ್ಲೇ ಹೊಂದಿದೆ ಅಂತ ಹೇಳ್ತೀರ ನೀವು

ಹೌದು ನೀವು ಹ ಹ ಒಂದೊಂದು ಭಾಗದಲ್ಲಿ ಒಂದೊಂದು ತರಹ ಹ ಹ ಆಹಾರ ಪದಾರ್ಥನ ತಿಂತಾರೆ . For example ಇವಾಗ ನಮ್ಮ ಇವಾಗ ಬಳ್ಳಾರಿ region ತಗೊಳ್ಳಿ ಬಳ್ಳಾರಿ regionನಲ್ಲಿ ತುಂಬಾ ಬಿಸಿಲಿರೋ ಕಾರಣ. ಹ ಮುದ್ದೆ ಮತ್ತು ಬೇಳೆ ಮಿಶ್ರಿತವಾದ ಒಂದು ಖಾದ್ಯ ಆಹಾರ ಪದ್ಧತಿಯನ್ನ ಬೆಳೆಸಿಕೊಂಡಿದ್ದೀವಿ. . ಯಾಕೆ ಅಂತ ಅಂದ್ರೆ ಈ ಬೇಳೆ ಇರುತ್ತಲ್ಲ ನಮ್ಮ bodyಲಿ ನಮ್ಮ temperatureನ ಕಡಿಮೆ ಮಾಡೋದಕ್ಕೆ help ಮಾಡುತ್ತೆ. So ಹಂಗಾಗಿ ನೀವು ಒಂದು ಅಥವಾ ಚಳಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಹೋದರೆ ಅವರು ಮ ಮಸಾಲೆ ಭರಿತ ಸಾಂಬಾರ್ ಅಥವಾ ಆಗ್ಲಿ ಮಸಾಲೆ ಭರಿತ ಪಲ್ಯಗಳನ್ನ ಸೇವಿಸ್ತಾರೆ ಯಾಕೆ ಯಾಕೆ ಅಂದ್ರೆ ಆ ಮಲ್ನಾಡಲ್ಲಿ ಚಳಿ ಇರುವ ಕಾರಣ ಅವರ bodyಗೆ ಬಿಸಿ ಬೇಕಾಗಿರುತ್ತೆ ಆತರ ಅವರು ಬಿಸಿಗೋಸ್ಕರ ಅವರು ಮಸಾಲೆ ಪದಾರ್ಥಗಳನ್ನ use ಮಾಡ್ತಾರೆ.

So ಹಿಂಗಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ತಮ್ಮ ಮಣ್ಣ ಹಾಗೆ ತಮ್ಮ ತಮಗೆ ಒಗ್ಗುವಂತಹ ರೀತಿಯಲ್ಲಿ ತಮ್ಮ ಆಹಾರ ಪದ್ಧತಿಗಳನ್ನ ರೂಢಿಸಿಕೊಂಡಿದ್ದಾರೆ . ಹ್ಮ್ಈ ಗ ಚಂದನ ನಾವು ಉಡುಪಿನ ವಿಷಯಕ್ಕೆ ಬಂದ್ರೆ.

ಈಗ ನಾವು ಪಾಶ್ಚಾತ್ಯವಾಗಿ ಉಡುಪನ್ನ ನಾವು ಬಹಳ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ.

ಆದರೆ ಸದ್ಯದ ಪರಿಸ್ಥಿತಿ ನೋಡ್ತಿದ್ರೆ.. ಮತ್ತೆ ಮರಳಿ ನಾವು ಪಂಚೆ ಸೀರೆ ಆ ಕಡೆ ನಮ್ಮ ಗಮನ ವಾಲ್ತಿದೆ ಅಂತ ಅನ್ನಿಸ್ತಿದೆ.

ಉಡುಪಿನ ಉಡುಪಿನಿಂದ ಅದು ನಮ್ಮ ಭಾರತೀಯ ಸಂಸ್ಕೃತಿ ಯಾ ತರ ಜೋಡಣೆಯಾಗಿದೆ ನಿಮಗೇನು ಅನ್ಸುತ್ತೆ ಅದರ ಬಗ್ಗೆ. ನೀವು ಉಡುಪು ಅಂತ ಅಂದಾಗ ಒಂದು ನೆನಪಿಗೆ ಆಗೋದು ನಮ್ಮ ನಮ್ಮ ಭಾರತದಲ್ಲಿ ಒಂದೊಂದು ಪ್ರದೇಶಕ್ಕೂ. ಒಂದೊಂದೂ ರಾಜ್ಯಕ್ಕೂ ತನ್ನದೇ ಆದ ಒಂದು ಉಡುಪಿನ ಶೈಲಿ ಇದೆ.

ಒಂದು ರಾಜ್ಯದಲ್ಲಿ ತೊಡುವಂತ ಉಡುಪು ಇನ್ನೊಂದು ರಾಜ್ಯದಲ್ಲಿ ತೊಡುತ್ತೆ ಅ ಹಾಕೊಳಲ್ಲ ಹೀಗಾಗಿ ಈ ಇಂದಿನ ದಿನಮಾನಗಳಲ್ಲಿ ಈತರ young generation ಬರ್ತಾ ಬರ್ತಾ ಒಂದು ಕಾಲದಲ್ಲಿ ಇತ್ತು. ಒಂದು ಕಾಲದಲ್ಲಿ ಪಾಶ್ಚಾತ್ಯ ಅವರು ಹಾಕ್ಕೊಳ್ಳುವಂತ ಬಟ್ಟೆಗೆ ಮಾರು ಹೋಗಿದ್ರು. ಆದ್ರೆ ಈಗ ಬರ್ತಾ ಬರ್ತಾ ನಮ್ಮ generation ಈಗಿನ ಜನ ದಿನಮಾನಗಳಲ್ಲಿ. ಆ ಸೀರೆ ಮತ್ತು ಪಂಚೆಗೆ ಇರುವಂತಹ ಬೆಲೆ ನಮಗೆ ಗೊತ್ತಾಗ್ತಾ ಇದೆ . ಅದು ನಮ್ಮ culture ನಮ್ಮ ಸಾಂಪ್ರದಾಯ. ಅದು ನಮ್ಮ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಉಟ್ಟಿರುವಂತಹ ಒಂದು ನಮ್ಮ ನಮ್ಮನ್ನ ನಾವು ಬಿಂಬಿಸಿ. ಕೊಳ್ಳುವಂತಹ ಒಂದು ಉಡುಪು ಅಂತ ನಮ್ ಜನರಲ್ಲಿ ಅರಿವು ಮೂಡ್ತಾಯಿದೆ.

ಖಂಡಿತಾ ಖಂಡಿತ ನಾವು ಇವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿರಬೇಕಾದರೆ .

ಪ್ರತಿಯೆಂದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಗೆ.

ನಮ್ಮ ಭಾಷೆ ನಾವ್ ಮಾತಾಡೋ ವಿಧಾನ ಬಹಳ ವ್ಯತ್ಯಾಸ ಆಗುತ್ತೆ.

ಅಧಿಕೃತವಾಗಿ ಇಪ್ಪತ್ತೆರಡು ಭಾಷೆಗಳನ್ನ ನಾವು .

ಅಧಿಕೃತ ಭಾಷೆಗಳಾಗಿ ನಾವು. ಅವನ್ನ ನಮ್ಮ ಸಂವಿಧಾನದಲ್ಲಿ ಬಿಂಬಿಸಿದ್ದೀವಿ .

ಅಲ್ಲ ಇಲ್ಲಿ ಭಾಷೆಗಳು ಯಾವ್ತರ ನಮ್ಮ ಸಂಸ್ಕೃತಿ ಮೇಲೆ ಪರಿಣಾಮ ಬೀರುತ್ತೆ. ಹಾಗೂ ಭಾಷೆಗಳಿಂದ ಏನೇನು ಆ ಜನಗಳು ಯಾವ್ ತರ ಹೊಂದಾಣಿಕೆ ಆಗ್ತಿದ್ದಾರೆ .

ಯಾವ್ ತರ ಒಂದ್ ಒಂದು ಹೊಂದಾಣಿಕೆಯಾಗಿ ಬದುಕ್ತಿದ್ದಾರೆ ಅದರ ಬಗ್ಗೆ ನೀವ್ ಏನ್ ಹೇಳ್ತೀರ . ನಮ್ಮ ನಾನ್ ಆಗ್ಲೇ ಹೇಳಿದಂಗೆ ಭಾರತ ಅಂದ್ರೆ ವಿವಿಧತೆಯಲ್ಲಿ ಏಕತೆ. ನೀವು ಯಾವ ತರ ನೀವು ಆಹಾರ ಉಡುಪು ಪದ್ಧತಿಗಳು ರಾಜ್ಯದಿಂದ ರಾಜ್ಯ ಬೇರೆ ಆಗುತ್ತಲ್ಲ ಮಾತು ಭಾಷೆ ಕೂಡ ರಾಜ್ಯದಿಂದ ರಾಜ್ಯ ಬೇರೆ ಆಗ್ತಾ ಇದೆ . ನಮ್ south ದಕ್ಷಿಣ ಭಾರತದಲ್ಲೇ ಎಷ್ಟೊಂದು ಭಾಷೆಗಳನ್ನ ಮಾತಾಡೋದು ಕನ್ನಡ ತಮಿಳು ಹಿಂದಿ ತುಳು ಕೊಂಕಣಿ ಮಲಯಾಳಂ. ಈ ತರ ತೆಲುಗು ಈ ತರ ಬರೀ ನಮ್ಮ ದಕ್ಷಿಣ ಭಾರತದಲ್ಲಿ ಎಷ್ಟಿದೆ ನೀವು ಉತ್ತರಕ್ಕೆ ಹೋದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಮಾತಾಡ್ತಾರೆ.

ಹ ಹ ಒಂದು ಕೆಲವೊಂದು ಕೆಲವೊಂದು ಸಲ ಏನಾಗುತ್ತೆ ಒಂದು ರಾಷ್ಟ್ರದಲ್ಲಿ ನೀವು ಎಲ್ಲೇ ಹೋದರೂ. ಕೂಡ ನೀವು ಹಿಂದಿ ಅಥವಾ Englishನಲ್ಲಿ communication ಅಥವಾ ಅ ಸಂವಾಹನ ಮಾಡುವಂತ ರೀತಿ ಇದೆಪ್ಪ ಅನಿವಾರ್ಯ ಇರುತ್ತೆ . ಹ್ಮ ಈಗ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ.

ಭಾರತದ ಸಂಸ್ಕೃತಿ ಯಾವ್ ತರ ಅದನ್ನ ಹಿಡಿದಿದೆ ಹಾಗೂ ಪಾಶ್ಚಾತ್ಯದಲ್ಲಿ

ಯಾವ್ ತರ ಸಂಬಂಧಗಳು ಯಾವ್ ತರ ಇದಾವೆ ನಮ್ ಭಾರತದಲ್ಲಿ ಯಾವ್ ತರ ಇದ್ದಾವೆ ಅದರ ಬಗ್ಗೆ ನೀವ್ ಏನ್ ಹೇಳ್ತೀರ . ನಮ್ಮ ಭಾರತದಲ್ಲಿ ಹೇಳ್ಬೇಕಂದ್ರೆ ಹ ಹ ಮು ಮು ಹಿಂದಿನ ಕಾಲದಲ್ಲಿ ನೋಡುವಂತಾದರೆ ನಮ್ಮಲ್ಲಿ . ಅ ಈ ಅವಿಭಾಜ್ಯ ಕುಟುಂಬ ಹೆಚ್ಚಿದ್ವು.

Joint families ತುಂಬಾ ಇದ್ವು ಅಜ್ಜ, ಅಜ್ಜಿ ,ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಎಲ್ಲರೂ ಒಟ್ಟಿಗೆ ಕೂರು ದೊಡ್ದು ಮನೆಲ್ ಇರ್ತಾ ಇದ್ರು. ಈ ಯಾವ ಈಗ ಈ ಪಾಶ್ಚಾತ್ಯ ಅ ಅವರ ಒಂದು ಸಂಸ್ಕೃತಿ ನನ್ ಮೇಲೆ ಏನ್ ಪ್ರಭಾವ ಬೀಳಕ್ಕೆ ಶುರು ಮಾಡ್ತೊ ಆಗ ಒಂದೊಂದೇ ಒಂದೊಂದೇ ಒಂದೊಂದೇ ಸಂಬಂಧಗಳು ಬೇರ್ಪಡ್ತಾ ಹೋದ್ವು ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ರೂಮು. ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ಫ್ಲೋರಲ್ಲಿ rooms. ಆಮೇಲೆ ಬೇರೆ ಮನೆಗಳು.. ಈತರ ಈತರ ಮಾಡಿದಾಗ ಏನಾಗುತ್ತೆ ಸಂಬಂಧಗಳು ಸ್ವಲ್ಪ ದೂರ ಆಗುತ್ತೆ ಅವಾಗಿನಷ್ಟು ಒಂದು ಹೊಂದಾಣಿಕೆ ಇರಲ್ಲ.

ಹಂಗಾಗಿ ಪಾಶ್ಚಾತ್ಯ ಅವರಲ್ಲಿ ಕುಟುಂಬ ಅವರು ಅವರು ಅವರದ್ರಲ್ಲಿ ಏನಿದೆ ಅಂದ್ರೆ ಇಷ್ಟು ವಯಸ್ಸು ಆಗೋ ತನಕ ಮಾತ್ರ ಮಕ್ಕಳು ಅವರ ಅಪ್ಪ ಅಮ್ಮನ ಹತ್ರ ಬೆಳಿತಾರೆ. ಇವಾಗ ಭಾರತದ ಸಂಸ್ಕೃತಿಯನ್ನು ತಗೊಂಡರೆ ಅದು ಪ್ರಾಚೀನ ಸಂಸ್ಕೃತಿ.

ಆದರೆ ನಾವು ಪ್ರಾಚೀನ ಸಂಸ್ಕೃತಿ ಆದರೂ ಕೂಡ.

ತಂತ್ರಜ್ಞಾನ ವಿಜ್ಞಾನದಲ್ಲಿ ಏನು ಕಡಿಮೆ ಇದ್ದೂದಿಲ್ಲಾ.

ಇವಾಗ್ಲೂನೂ ಅದನ್ನು ನಾವು ಮರುಗಳಿಕೆ ಮಾಡ್ಕೊಳ್ಳುತ್ತಿದ್ದೇವೆ.

ಯಾವ ತರ ತಂತ್ರಜ್ಞಾನ ಮತ್ತು ವಿಜ್ಞಾನದಲ್ಲಿ.

ಭಾರತ ಯಾವ ತರ ವಿವಿಧತೆಯಲ್ಲಿ ಏಕತೆಯನ್ನ ಕಾಪಾಡಿಕೊಳ್ಳುತ್ತದೆ.

ಇನ್ನೂ ಹೊಸ ಹೊಸ ಹ ತಂತ್ರಜ್ಞಾನಗಳನ್ನ

ಯಾವ ತರ ಸೃಷ್ಟಿ ಮಾಡ್ತಾ ಇದೆ ಅಂತ ಅದರ ಬಗ್ಗೆ ಏನ್ ಹೇಳ್ತೀರ ನೀವು . ಮೊದಲನೇದಾಗಿ ಹೇಳಬೇಕು ಅಂದರೆ ಭಾರತದಲ್ಲಿ ಇರುವಂತಹ ಒಂದು ವಿಜ್ಞಾನ ಕಲೆ ಶಾಸ್ತ್ರ ಎಲ್ಲಾದರೂ ಬಗ್ಗೆ ಇರುವಂತಹ ಒಂದು. ಬೇರು ಏನಿದೆಯಲ್ಲ ಅದು ಯಾವ ದೇಶದಲ್ಲಿನೂ ಕೂಡ ಇಲ್ಲ.

ಋಷಿಮುನಿಗಳ ಕಾಲದಿಂದ ಹಿಡಿದು ವಿಜ್ಞಾನ ನಮ್ ಒಂದ್ ವಿಜ್ಞಾನ ತಂತ್ರಜ್ಞಾನ ಬೆಳೆದು ಬಂದ್ ಬೆಳದು ಬಂದಿದೆ .

ನಮ್ಮ ರಾಷ್ಟ್ರದ ಮೇಲಾಗಿರುವಂತಹ ಪಾಶ್ಚಾತ್ಯ ದಾಳಿಯಿಂದಾಗಿ ಅವನ್ ಎಲ್ಲಾ ಎಲ್ಲಾ ಮುಂಚೆ ಸಂಸ್ಕೃತದಲ್ಲೆಲ್ಲಾ ಬರ್ತಾ ಇತ್ತು ಅವಾಗ

ಇವರದ್ದು ಎಲ್ಲಾರ್ದು ಏನಾಗ್ತಾ ಇದೆ ನಮ್ಗೆ ಯಾರೂ ಹೇಳ್ಕೊಡ್ತಿರ್ಲಿಲ್ಲ ಆಗ. ನಾವೀಗ್ಲು ಕೂಡ ನಮಿಗ್ ಗೊತ್ತು planeನ ಕಂಡುಹಿಡಿದವರು Right brothers ಅಂತ Aeroplane ನ .